ಇಲ್ಲ್ ನೋಡಿ ಹೋಟೆಲ ಲ್ಲಿ ಎಲ್ಲ ಅರ್ಧಂಬರ್ದ ತಿಂದ್ಬಿಟ್ಟು ಹೋಗವ್ರೆ ಒಬ್ರು ನೀಟಾ ಗಿ ತಿಂದರೆ ಎಷ್ಟೋ ಜನ ಅನ್ನನು ಇಲ್ದೆ--

ಇದು ಆಟೋ ಸ್ಟಾಂಡ್ ಆಟೋ ಗಳೆಲ್ಲ ಸಾಲಾಗಿ ನಿಂತಿದೆ ಡ್ರೈವರ್ ಸೀಟ್ ಕೆಳಗ್ ಕಯ್ತವನೇ ಒಂದ್ ಮೂರೂ ಜನ ಮಾತ್ರ--

ನಮ್ಮ್ಗ್ ಬೇಗನೆ ಹೋಗ್ಬೇಕು ಅಂತ ಅಂದ್ರ ಬೇರೆ ಆಟೋ ಹೋಗ್ಬೇಕು. ಆದ್ರೆ ಅಲ್ಲಿ ದುಡ್ದು ಜಾಸ್ತಿ.

ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬೇಕ್ ಅಂದ್ರ ದುಡ್ಡು ಜಾಸ್ತಿ ಗೌರ್ಮೆಂಟ್ ಅಲ್ಲೂ ಚನ್ನಾಗ್ ನೋಡ್ತಾರಾ ದುಡ್ದು ಈಸ್ಕೊಳಲ್ಲ ಆದ್ರ .

ಸಿಟಿ ಗಳ್ಳಿ ಮಾಲ್ ಗಳಗ್ ಹೋಗವರು ಕಾರ್ ಗಳನ್ನ ಅದ್ರಡಿಲಿ ಬಂದು ನಿಲ್ಲಿಸ್ಕತಾರೆ ಯಾವ ಬಿಸಿಲು ಬಿಳಲ್ಲ ಮಳೇನು ಬಿಳಲ್ಲ.ಇದೆ ರೋಡ್ ಗೆ ನಿಲ್ಸುದ್ರೆ ಅವರು--

ಮಕ್ಕಳೆಲ್ಲ ಆಟ ಅಡ್ಬೋದು ಒಳ್ಳೆ ತಂಪಾಧ ಗಾಳಿ ಎಲ್ಲ ಬೀಸುತ.

ನಾಮ್ ಓದಾಗ ಯಾವ್ದೋ ಒಂದು ರೆನೊಲ್ಡ್ಸ್ ಪೆನ್ ಅಂತ ಇತ್ತು ಅದ್ನೇ ಬರ್ದು ಓದು ಮೂಗ್ಸ್ದವು. ಆದ್ರೆ ಈಗ ಎಲ್ಲ ತರ್ ತರವಾಗ್ ಬಂದದ ಪೆನ್ ಗಳು ಎಲ್ಲ ಚನ್ನಾಗ್ ಬರೀತಾ--